ಈ ಶಾಲೆ ಹಮ್ ಕೆಲವರಿಗೆ ಬಹಳ ಮಹತ್ವ ಆಗಿರ್ತದೆ. ಏಕೆಂದ್ರೆ ಕೆಲವು ಹಳ್ಳಿ ಕಡೆ ಜನ ಬಹಳ ಹೆಂಗೆಂಗೋ ವರ್ತಿಸುತ್ತಿರ್ತಾರೆ. ಈ ಶಾಲೆಗೆ ಹೋಗೋದು ಸ್ಟಾರ್ಟ್ ಮಾಡಿದ್ ಮೇಲೆ ಅವರು ಯಾವ ರೀತಿ ಈ ರೀತಿ ಇರ್ಬೇಕು ಈ ರೀತಿ ಇರಬಾರದು ನಾನ್ ಫಸ್ಟ್ ಕಲಿತ್ ಕೊಂಡೆ ಇಲ್ಲಿ.

ಕನ್ನಡ ಬಾವುಟ ಇಟ್ಟಿದ್ದಾರೆ. ಕಾವೇರಿ ಕನ್ನಡ ಎನ್ನುವ ಸ್ಟೇಜ್ ಮೇಲೆ ಬರೋದಿಲ್ಲ. ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಲ್ಲಿ ಬೆಳಿತಾವು ಕನ್ನಡ ಕನ್ನಡ ಕನ್ನಡನೆ ಬೆಳೆಸಬೇಕು. ಕನ್ನಡಾನ ತುಳಿಬಾರ್ದು ಕನ್ನಡಾನ ಬೆಳೆಸಕ್ಕೋಸ್ಕರ ಈ ತರ ಕೇಳಾಗಲು ಭಾಳ ಇಂಪಾರ್ಟೆಂಟ್ ನಮ್ಮ್ ದೇಶಕ್ಕೆ.

ಜನಗಳಲ್ಲಿ ಭಾಷೆ ಕಲ್ತವ್ರು ಭಾಳ ಕಷ್ಟ ಏಕೆಂದ್ರೆ ಅಲ್ಲೇ ಮನೆ ಗಲಿ ಏನು ಊಟ ಏನು ಎಲ್ಲೆಂದರೆ ಅಲ್ಲಿ ಇರ್ತಾರೆ ಕಷ್ಟ ಪಡೋ ರೀತಿ ನಾನು ಕಷ್ಟ ಪಡ್ತಿದ್ದೀನಿ.

ಸೀರೆ ಪೆರೆ ಉಡಿಸಿದ್ರು ಬೇಸಿದು ಹಿಂದೆಗಿ ದೊಡ್ಡ ಅಂಗಡಿ ಇದು--

ಒಂದು ನಂಕೊಡಿ ಹಾಕಿ ರಿಸೀಟ್ ಎಂಟತ್ತು ಬೆಳೆಸಿದ್ದು.